ಇಲ್ಲಿ ನೋಡಿ ತಿಂಡಿ ಇದೆ ಎಷ್ಟು ಚಂದ ಕಾಣಸ್ತಾಯಿದೆ ಲೈನ್ಸ್ ಆಗಿ ಒಂದು ಎರಡು ಮೂರೂ ನಾಲ್ಕು ಐದು ಕೂಡ ಇದಾವೆ ಐದು ಲೈನ್ಸ್ ಆಗಿ ಎಷ್ಟು ಚಂದಾಗಿ ಕಾಣಸ್ತಾವೆ ಆಮೇಲೆ ಚಟ್ನಿ ಸ್ಪೂನ್ಸ್ ಎಲ್ಲ ಚಂದಾಗಿ ಆಮೇಲೆ --

ಚಾಕ್ಲೆಟ್ ಕಲರ ಆಗಿದೆ ಆಮೇಲೆ ಈಕಡೆ ನೋಡಿ ಯಲ್ಲೋ ಕಲರ್ ಮತ್ತು ಚೋಕಲೇಟ್ ಕಲರ್ ಅಲ್ಲೆಲ್ಲ ಮಷೀನ್ ಕೂಡ ಇದಾವೆ ಕೆಳಗೆ ಆಮೇಲೆ ಸೈಡ್ ನೋಡಿ ಒಂದು ಪತ್ರಕೂಡ ಇದಾವೆ ಈಕಡೆ ನೋಡಿ ಕಟ್ಟಿಗೆ ಸ್ಟಾಂಡ್ ಇದೆ ಇಲ್ಲೆಲ್ಲ ಎಷ್ಟು ಚೆಂದಾಗಿ ಕಾಣಸ್ತಾಯಿದೆ ಇಲ್ಲಿ ಎಷ್ಟು ಚಂದ ಜಾಗ ಇದೆ ನೋಡಿ .

ಇಲ್ಲಿ ನೋಡಿ ಒಂದು ಮನೆ ಇದೆ ಅಲ್ವ ಎಷ್ಟೊಂದು ಆಸಿಸಿ ಮನೆ ಇದೆ ನೋಡಿ ಎಷ್ಟ್ ಚಂದ ಕಾಣಿಸುತ್ತೆ ಎಷ್ಟ್ ಎತ್ರ ಕಾಣಿಸ್ತ್ತಾಯ್ದೆ ನೋಡಿ ನಮಗೆ ನೋಡಕೆ ಎಷ್ಟ್ ಚಂದ ಇದೆ ಲುಕ್ ಅನ್ಸ್ಥಿದೆ ಅಲ್ವ ಕಲ್ಲರ್ ನೋಡಿ ಅದೃದ್ದು ಚೋಕಲೇಟು ಯಲ್ಲೊ-ಯಲ್ಲೋ ಕಲ್ಲರಿಗೆ ಗ್ರೀನ್ ಬರತ್ತಾಯಿದೆ.

ನೋಡಿ ಇಲ್ಲಿ ಫೋಟೋ ದಾಗಿ ಇರೋವರೆಲ್ಲ ಎಷ್ಟು ಚೆಂದ ಕಾಣುಸ್ತಾ ಇದಾರೆ ಇವರೆಲ್ಲ ವಿನ್ನರ್ ಗಳು ಇದ ವಿನ್ನರ್ ಗಳ್ ಅದಾರ ಫೋಟೋ ತೆಕ್ಕೊಂಡವ್ರು ಎಲ್ಲಾ .

ಟೇಬಲ್ ಇದೆ ನೋಡಿ ಟೇಬಲ್ ಕಲರ್ ಎಷ್ಟು ಖರ್ ಬ್ಲಾಕ್ ಇದೆ ಹಾಗೆ ಈಕಡೆ ನೋಡಿ ರೆಡ್ ಕಲರ್ ಇದೆ ಆಲ್ವಾ ಅಲ್ಲಿ ಕಾಣಸ್ತಾಯಿದೆ ಆಲ್ವಾ ಅಲ್ಲಿ ಲೈಟ್ ಎಲ್ಲ ಇದೆ ನೋಡಿ ಮೇಲ್ಗಡೆ .